ಹಾಗೂ ಶಿಸ್ತಿನಿಂದ ಕುಳಿತುಕೊಂಡ ವಿದ್ಯಾರ್ಥಿಗಳು ಪುಸ್ತಕವನ್ನು ಓದುತ್ತಿರುವ ದೃಶ್ಯವನ್ನು ಇಲ್ಲಿ ಕಾಣಬಹುದು.

ಈ ಚಿತ್ರಿಕರಣವೂ ಒಂದು ಮೈಸೂರು ರೈಲ್ ಮ್ಯೂಜಿಯಂನಾ ಮುಂಭಾಗದ ಚಿತ್ರೀಕರಣವಾಗಿದ್ದು ಮುಂಭಾಗದಲ್ಲಿ ನಿಂತಿರುವ ವ್ಯಕ್ತಿಗಳನ್ನು ನಾವು ಇಲ್ಲಿ ಗಮನಿಸಬಹುದು.

ಈ ಚಿತ್ರೀಕರಣವೂ ಒಂದು ದೊಡ್ಡದಾದಂತಹ ಬಟ್ಟೆಯ ಮಾಳಿಗೆ ಅಂಗಡಿಯಾಗಿದ್ದು ಒಳಭಾಗದ ಚಿತ್ರೀಕರಣವಾಗಿರುತ್ತದೆ.

ಹಾಗೂ ಅಲ್ಲಲ್ಲಿ ಓಡಾಡುತ್ತಿರುವ ಪ್ರವಾಸಿಗರನ್ನು ಇ-ಇಲ್ಲಿ ಕಾಣಬಹುದು-- ಇದೊಂದು ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿರುವ ಪ್ರದೇಶವಾಗಿರುತ್ತದೆ.

ಈ ಚಿತ್ರೀಕರಣವೂ ಒಂದು ವಿಶೇಷವಾದ ಸಮಯದಲ್ಲಿ ಅಲಂಕಾರ ಮಾಡಿರುವಂತ ಬೆಲೂನ್ ಗಳನ್ನ ನಾವಿಲ್ಲಿ ಕಾಣಬಹುದು.

ಈ ಚಿತ್ರೀಕರಣವೂ ಒಂದು ಹಾಸ್ಪಿಟಲ್ ನಾ ಒಳ ಭಾಗದ ಕೊಠಡಿಹಾಗಿದ್ದು ರೋಗಿಗಳಿಗೆ ಮಲಗಲು ವ್ಯವಸ್ಥೆ ಮಾಡಿರುವಂತಹ ಬೆಡ್ ಗಳುನ್ನು ನಾವು ಇಲ್ಲಿ ವೀಕ್ಷಿಸಬಹುದು.

ಈ ಚಿತ್ರೀಕರಣದಲ್ಲಿ ಒಂದು ಬಸ್ ನಿಲ್ದಾಣವಾಗಿದ್ದು ಇದರ ಮುಂಭಾಗದಲ್ಲಿ ಎರಡು ಬಸ್ ಅನ್ನು ನಿಲ್ಲಿಸಿರುವುದನ್ನು ನಾವು ಇಲ್ಲಿ ಕಾಣಿಸಬಹುದು.